ಪುಟ್ಟ ಪುಟ್ಟ ಮಕ್ಕಳು ಸ್ಟೇಜ್ ಗೆ ಹತ್ತಿ ಡ್ಯಾನ್ಸ್ ಮಾಡೋದನ್ನ ನೋಡ್ಲಿಕ್ಕೆ ಭಾರಿ ಖುಷಿ ಅದು ತಪ್ಪಾಗ್ಲಿ ಸರಿ ಆಗ್ಲಿ ಮಕ್ಕಳು ಕುಣಿಯೂದಂದ್ರೆ ಕುಣಿಯೂದೆ ತಪ್ಪು ಹೆಜ್ಜೆ ಇಟ್ಟಾಗ ಭಾರಿ ನಮಗೆ ಖುಷಿ ಆಗ್ತದೆ ನಮ್ಮ ಮನೆಯಲ್ಲು ಮಕ್ಕಳಿದಾರೆ ಏ ಪ್ರತಿ ದಿನ ಪ್ರತಿ ಕ್ಷಣ ಡ್ಯಾನ್ಸ್ ಮಾಡಿಕೊಂಡೇ ಇರ್ತಾರೆ ಎಂಥ ಚಂದ ಡ್ಯಾನ್ಸ್ ಮಾಡ್ತಾರಂದ್ರೆ ಅದು--

ಯಾವ್ದೋ ಒಂದು ಫಂಕ್ಷನ್ ಹಾಗೆ ಕಾಣ್ತಾ ಉಂಟು ಲೈಟಿಂಗ್ಸ್ ಎಲ್ಲ ಜಗಮಗ ಜಗಮಗ ಅಂತ ಹೇಳ್ತಾ ಉಂಟು.

ಇದು ಒಳ್ಳೆ ರಸಭರಿತವಾದ ಊಟ ಇತ್ತು ಅದರಲ್ಲಿ ಬಂಟರ ಭವನದ ಒಂದು ಕಾ ಸಂಸ್ಥೆ ಉಂಟಲ್ಲ ಒಂದು ಬಿಲ್ಡಿಂಗ್ ಉಂಟಲ್ಲ ಭಾರಿ ದೊಡ್ಡದಿದು ಎಲ್ಲರಿಗು ಉಪಯೋಗವಾಗುವಂಥದ್ದು.